ಇಲ್ಲಿ ನಮಗೆ ಎಲ್ಲಾ ತರದ ವ್ಯಾಯಾಮ ಮಾಡುವ ವಸ್ತುಗಳು ಇವೆ.

ಆ ಕಟ್ಟಡದವು ಬಿಳಿ ಬಣ್ಣದಿಂದ ಹೊಡೆಯಲಾಗಿದೆ.

ಮತ್ತು ಆ ಇಬ್ಬರು ಮನುಷ್ಯರು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಗ್ಲಾಸಿನ ಬಾಟಲುಗಳು ನ್ನು ಅಡಗಿಸಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಇಬ್ಬರು ಮನುಷ್ಯರು ವ್ಯಾಯಾಮ ಮಾಡುವದನ್ನು ನೋಡಬಹುದು.

ಮತ್ತು ಹಲವಾರು ಮಣ್ಣಿನಿಂದ ಮಾಡಿರುವ ಪಾಟ್ ಅನ್ನು ಸಹ ನೋಡಬಹುದು.

ಮತ್ತು ಕಪ್ಪು ಬಣ್ಣದಿಂದ ಹೊಡೆದಿರುವ ಕಿಟ್ಟಿಗೆಯನ್ನು ಸಹ ನೋಡಬಹುದು.

ಮತ್ತು ಇಲ್ಲಿ ಎಲ್ಲ ತರದ ವ್ಯಾಯಾಮ ಮಾಡುವ ವಸ್ತುಗಳು ಇವೆ.

ಮತ್ತು ಮೂರು ಜನರನ್ನು ಸಹ ನೋಡಬಹುದು.

ಮತ್ತು ಲೆಕ್ಸಸ್ ಎಂದು ಆಂಗ್ಲದಲ್ಲಿ ಬರೆದಿರುವುದನ್ನು ಸಹ ನೋಡಬಹುದು.